ಇಲ್ಲಿ ಇದು ಬ್ಲೂ ಕಲರ್ ಮತ್ತು ವೈಟ್ ಕಲರ್ ಕಾಂಬಿನೇಶನ್ ಇದೆ.

ಅಂಗಡಿ ಮೇಲೆ ಒಂದು ಬೋರ್ಡ್ ಹಾಕಲಾಗಿದೆ.

ಈ ಗ್ರೌಂಡಿ ನಲ್ಲಿ ಕೆಲವು ಮನುಷ್ಯರು ಕುಳಿತುಕೊಂಡಿದ್ದಾರೆ.

ಮತ್ತು ದೊಡ್ಡ ದೊಡ್ಡದಾದ ಗಿಡಗಳು ಇವೆ.

ಆ ಗಿಡದ ಕೆಳಭಾಗದಲ್ಲಿ ವೈಟ್ ಕಲರ್ ಮತ್ತು ರೆಡ್ ಕಲರ್ ಬಣ್ಣ ಮಾಡಲಾಗಿದೆ.

ಈ ಅಂಗಡಿಯ ಹೆಸರು ಸಾಯಿನಾಥ್ ಹೂವಿನ ಅಂಗಡಿ ಎಂದು ಹೆಸರು ಇದೆ.

ಅಲ್ಲಿ ಹಲವಾರು ಮಿರರ್ ಗಳು ಇವೆ.

ಟೇಬಲಿನ ಮೇಲೆ ಒಂದು ನೀರಿನ ಬಾಟಲ್ ಇದೆ.

ಇದು ಒಂದು ಅಂಗಡಿ ಇದೆ ಯಾವುದು ಅಂಗಡಿ ಎಂದರೆ ಶಾಂಭಯ್ಯ ಬ್ಯಾಚ್ ಜುವೆಲರ್ ಅಂಡ್ ಜೇಮ್ಸ್ ಎಂದು ಅಂಗಡಿಗೆ ಹೆಸರು ಇದೆ.

ಮತ್ತು ಒಂದು ಪಕ್ಕದಲ್ಲಿ ಒಂದು ಚಿಕ್ಕದಾದ ಲೈಟಿದೆ.

ಕುರ್ಚಿಗಳು ಇವೆ ಆ ಕುರ್ಚಿಗಳ ಮೇಲೆ ಒಬ್ಬ ಮನುಷ್ಯ ಕುಳಿತುಕೊಂಡಿದ್ದಾನೆ.

ಇದು ಒಂದು ಅಂಗಡಿ ಇದೆ ಯಾವುದು ಅಂಗಡಿ ಎಂದರೆ ಬಟ್ಟೆಯ ಅಂಗಡಿ ಎನ್ನಬಹುದು.

ಇಲ್ಲಿ ಕೆಲವು ಬೆಂಚೆಸ್ ಗಳು ಹಾಕಲಾಗಿವೆ.

ಇಲ್ಲಿ ಕೆಲವು ಗಿಳಿಗಳ ಬಣ್ಣ ಗ್ರೀನ್ ಕಲರ್ ಇದೆ.

ಮತ್ತು ವೇದಿಕೆಗೆ ಹೂವಿಗಳಿಂದ ಡೆಕೋರೇಷನ್ ಮಾಡಲಾಗಿದೆ.